ಲೈಬ್ರೆರಿಯ ರೀತಿಯಲ್ಲಿ ಕಾಣಿಸುತ್ತಿದೆ ಲೈಬ್ರೆರಿ ನೋಡಲು ತುಂಬಾ ಚೆನ್ನಾಗಿದ್ದು ತುಂಬಾ ದೊಡ್ಡದಾಗಿದ್ದು ಪುಸ್ತಕಗಳನ್ನು ಜೋಡಿಸಿಡಲಾಗಿದೆ.

ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ. ಎತ್ತರವಾದ ಕರ್ಣಗಳಿಂದ ಕೂಡಿದವೆ --.

ಹೂ ಹೂಗಳಿಂದ ಕೂಡಿದೆ ಇದೊಂದು ಇವು ಹೂಗಳರಿತಿ ಹಣಬೆ ಹಣಬೆ ಗಳು ಬೇರೆ ರೀತಿಯಲ್ಲಿ ಕಳಿಸುತಾದ್ದೆ ಹಣಬೆಗಳು ಬೆಲೆಸುತದೆ ಯುದ ಮತ್ತು ದ್ರಾವಿಡ ಮರಗಳಿಂದ ಕೂಡಿದೆ ಈ ಹಣಬೆಗಳು ನೋಡಲು ತುಂಬಬ ಚೆನ್ನಾಗಿದೆ ವೆರೈಟೀ ಆಗಿ ಕಾಣಿಸುತಿದೆ ಹಣಬೆಗಳ--

ತುಂಬಾ ದೊಡ್ಡದಾದ ಎತ್ತಾರವಾದ ಕರಡವಾಗಿದೆ ಸುತ್ತಲು ಗಿಡಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾದೆ ಇದು ತೋಬಾ ದೊಡ್ಡದಾದ ಎತ್ತಾರವಾದ ಕರಡ ಯಿಂದಕೂಡಿದೆ ನೋಡಲು ತುಂಬಾ ಚೆನ್ನಾಗಿದೆ.